ಬಿಜಾಪುರ ರೋಡ್ ತಾರಾ ಕಾಣಿಸ್ತಾಯಿದೆ ಏಕದಿ ಸಾಯಿನ್ ಸಾಯಿ ರೋಡ್ ಕಲ್ಬುರ್ಗಿ ಅಲ್ಲಿ ಹೈ ಒನ್ ಶಿಯ್ ರೋಡ್ ತಾರಾ ಕಾನಿಸ್ತಾಇದೆ ಪಿಂಕ್ ಮನೆ ಕಾನಿಸ್ತಾಇದೆ ಗಾರ್ಬೇಜ್ ರೋಡ್ ಗಾರ್ಬೇಜ್ ತಗೊಂಡು ಹೋಗ್ತಾಯಿರೋ ಗಾಡಿ ಕಾನಿಸ್ತಾಇದೆ ಮನುಷ್ಯ ವಾಕ್ ಮಾಡ್ತಾಯಿರೋದು ಒಬ್ಬ ರೈಡ್ ಮಾಡ್ತಾಇದ್ದಾನೆ.

ಹೋಟೆಲ್ ಇದೆ ಅಂತೇ ಎ ಸೀ ರೂಮ್ಸ್ ಇದೆ ಅಂತೇ ಎ.ಸಿ ರೆಸ್ಟೋರೆಂಟ್ ಎ ಸೀ .

ಈದ್ ಬಂದು ಸ್ಯಾಟೆಲೈಟ್ ಬಸ್ಟಾಂಡ್ ತರ ಇದೆ ಎರಡು ಡಸ್ಟ್ ಬಿನ್ ಇದೆ ಫ್ಲೈ ಓವರ್ ತರ ಕಾಣಿಸ್ತಾ ಇದೆ.

ಅಯ್ಯೋ ಆ ಸೈಡ್ ಯಿಂದ ಈ ಸೈಡ್ ಬಹಳ ಆದ್ರ ಒಂದ್ ಐವತ್ ಮೀಟರ್ ಡಿಸ್ಟೆನ್ಸ್ ಇದೆ. ಟ್ರ್ಯಾಕ್ ಕಾನ್ತಾಯಿದೆ.

ಬ್ಲೂ ಯಲ್ಲೋ ರೆಡ್ ಪಿಲ್ ಪಿಲ್ಲರ್ ಪೈಂಟ್ ಕಾಣಿಸ್ತಾ ಇದೆ.

ಇದೊಂದು ಸಂಗೀತ ಕ್ಲಾಸ್ ತರ ಕಾಣಿಸ್ತಾ ಇದೆ. ಒಬ್ರು ಯಾರೋ ಹಾರ್ಮೋನಿಯಂ ಬಾರಿಸ್ತಾ ಇದಾರೆ ಒಬ್ರು ತಬಲಾ ಬಾರಿಸ್ತಾ ಇದಾರೆ ಒಬ್ರು ಹಾಡ ಹಾಡ್ತಾ ಇದ್ದಾರೆ ಒಬ್ರು ವಾಕ್ ಮಾಡ್ತಾ ಇದಾರೆ. ಯಲ್ಲೋ ಯಲ್ಲೋ ಡ್ರೆಸ್ ಹಾಕ್ತ ಇದಾರೆ ಒಬ್ರು ತಲೆ ಮೇಲೆ ಮಂಕಿ ಕ್ಯಾಪ್ ಹಾಕೊಂಡಿದರೆ.

ಪಾಪ್ಯುಲರ್ ಹೋಂ ಕಾಣಿಸ್ತಾಯಿದೆ ಆ ಸುಮಾ ಕಾಣಿಸ್ತಾಯಿದೆ ಡಾಕ್ಟರ್ ಎಂಆರ್ ಕಾಣಿಸ್ತಾಇದೆ ಯಾವುದೋ ಉರ್ದು ಭಾಷೆಯಲ್ಲಿ ಬರ್ದಿರೋ ತರ ಕಾಣಿಸ್ತಾಯಿದೆ.

ಹನಿಯೊಂದು ನೀರಿನ ಮೇಲೆ ಚೆಲ್ಲಿದಾಗ ತಕ್ಷಣ ಹರಡಿಕೊಳ್ಳುತ್ತದ್ದೆ ಇದಕ್ಕೆ ಕಾರಣ ಮೇಲ್ಮೈ ದ್ರವಗಳ ಸೆಳೆತ ಎಂದು ತಿಳಿದು ಬರುತ್ತ--